ಚಿತ್ರದಲ್ಲಿ ನನಗೆ ಒಂದು ಕೋಣೆಯಲ್ಲಿ ಒಂದು ವಿದ್ಯುತ್ --

ಇಸ್ತ್ರಿಪೆಟ್ಟಿಗೆಯ ಮೂಲಕ ಒಬ್ಬ ವ್ಯಕ್ತಿ ಒಂದು ಹಸಿರು ಬಣ್ಣದ --

ಈ ಒಂದು ಆಟಗಾರರು ಅತ್ಯುತ್ತಮವಾದ ಸಮವಸ್ತ್ರವನ್ನು ಸಹ ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ನನಗೆ ಒಂದು ವಿಶಾಲವಾದ ಮೈದಾನ ಕಾಣಿಸುತ್ತಿದೆ.

ಒಂದು ವಸ್ತು ಸಹ ಕಾಣಿಸುತ್ತಿದೆ ಅದೆ ರೀತಿ ಸೂರ್ಯ ಮುಳುಗುವ ದೃಶ್ಯ ಕಾಣಿಸುತ್ತಿದೆ.

ಅದೇ ರೀತಿಯಲ್ಲಿ ಬ್ಯೂಟಿ ಪ್ರಾಡಕ್ಟ್ ಮಾಡುತ್ತಿರುವ ಹಾಗೆ ಮತ್ತು ಬಂಗಾರದ ತುಣುಗಳು ಮಾರುತ್ತಿರುವ ಹಾಗೆ ಕಾಣಿಸುತ್ತಿದೆ.

ಒಂದು ರೀತಿಯ ಬಟ್ಟೆಗಳು ಕಾಣಿಸುತ್ತಿವೆ ಇವು ನನಗೆ ಅನಿಸಿರುವ ಪ್ರಕಾರ ಆಂಗಿಯ ಪಿಸುಗಳು ಹಾಗಿರಬಹುದು ಇವು ಮಾರಾಟಕ್ಕೆ ಇಟ್ಟಿರಬಹುದು ಎಂದು ನನ್ನ ಅನಿಸಿಕೆ ಹಾಗಿ.